ಆಗ್ರೋ ಎಂದು ಬರೆಯಲಾಗಿದೆ ಹಾಯ್ ಎಂದು ಬರೆಯಲಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ಕಾರನ್ನು ನೋಡಬಹುದು ಬಿಳಿ ಬಣ್ಣದ ಕಾರಿದೆ .

ಮರಗಳನ್ನು ನೋಡಬಹುದು ನಾಲ್ಕೈದು ಚೇರುಗಳನ್ನು ನೋಡಬಹುದು.

ಈ ಚಿತ್ರದಲ್ಲಿ ನಾವು ಒಂದು ಬಿಲ್ಡಿಂಗ್ ನನ್ನು ನೋಡಬಹುದು ಸಿಮೆಂಟ್ ಚೀಲ ಕಾಣಿಸುತ್ತಿವೆ ಕಲ್ಲುಗಳು ಕಾಣಿಸುತ್ತಿವೆ.

ರಗಡಿನ ಶೆಡ್ದನ್ನು ನೋಡಬಹುದು ಕಬ್ಬಿಣದ ಕಂಬಿಗಳಿದ್ದಾವೆ ಮರದ ಕುಡ್ದಲುಗಳಿದ್ದಾವೆ.

ಈ ಚಿತ್ರದಲ್ಲಿ ನಾವು ಒಂದು ಸೇತುವೆಯನ್ನು ನೋಡಬಹುದು.

ಒಬ್ಬ ಮನುಷ್ಯನು ಕುಳಿತಿದ್ದಾನೆ ಒಂದು ಗುಲಾಬಿ ಬಣ್ಣದ ಟೇಬಲ್ ಕಾಣಿಸುತ್ತಿದೆ.

ಕೆಂಪು ಬಣ್ಣದ ಹೂಗಳಿದ್ದಾವೆ ಗುಲಾಬಿ ಬಣ್ಣದ ಸ್ಯಾಮಿಯಾನವಿದೆ.

ಒಬ್ಬ ಬಿಳಿ ಅಂಗಿ ತೊಟ್ಟು ಮಹಿಳೆ ನಿಂತಿದ್ದಾಳೆ.

ಕೊರಳಲ್ಲಿ ಒಂದು ಸರ ಇದೆ ಒಂದು ಕೈಯನ್ನು ಮೇಲೆ ಎತ್ತಿದ್ದಾರೆ.

ಮನುಷ್ಯನು ಮನೆಯ ಮೇಲೆ ನಿಂತಿದ್ದಾನೆ ಹಸಿರು ಬಣ್ಣದ ಮೆಶ್ ಕಾಣಿಸುತ್ತಿದೆ ಕೋಲನ್ನು ಹಿಡಿದು ನಿಂತಿದ್ದಾನೆ.

ಸೊ ಸ್ವಲ್ಪ ಜನರು ಕೈಯಲ್ಲಿ ಹಳದಿ ಕೇಸರಿ ಬಣ್ಣದ ಗಂಟನ್ನು ಹಿಡಿದಿದ್ದಾರೆ ಒಂದು ಕಟ್ಟಿಗೆ ನೋಡಬಹುದು.

ಈ ಚಿತ್ರದಲ್ಲಿ ನಾವು ಸುಮಾರು ಲೈಟ್ ಕಂಬಗಳನ್ನು ನೋಡಬೌದು ಲೈಟ್ಸ್ ಆನ್ ಮಾಡಲಾಗಿದೆ.

ಜನರೆಲ್ಲರೂ ನಿಂತಿದ್ದಾರೆ ಬೈಕ್ ಮೇಲೆ ಕುಳಿತಿದ್ದಾರೆ.

ಎಲೆಕ್ಟ್ರಿಕ್ ವಯರ್ ಗಳನ್ನ ನೋಡಬಹುದು ಸ್ವಿಚ್ ಬೋರ್ಡ್ ನೋಡಬಹುದು.

ಈ ಚಿತ್ರದಲ್ಲಿ ನಾವು ಸ್ಟೇಡಿಯಮ್ ಅನ್ನು ನೋಡಬಹುದು ಆಟದ ಮೈದಾನವನ್ನು ನೋಡಬಹುದು.

ಕೆಂಪು ಬಣ್ಣದ ಕಾರ್ ಇದೆ ಒಂದು ಲೈಟಿಂಗ್ ಇದೆ.